ಈಗ ಹಿಂಗೆ ಮಾಡ್ತಾ ಇದ್ರೆ ನಾವು ಬೇರೆಯವರು ಹೆಂಗೆ ಬಡವ್ರ್ ಮಕ್ಕಳು ಹೆಂಗ್ ತಗೊಳ್ಳೋಕ್ ಸಾಧ್ಯ?

ಏನ್ ಮಚ್ಚಾ ಸಣ್ಣ ರೂಮ್ ಇವಾಗ ಕರ್ಕೊಂಡ್ ಹೋಗೋದ್ ಇದ್ ಯಾವುದೊ ದೊಡ್ಡ ಗುಹೆಗೆ ಕರ್ಕೊಂಡ್ ಬಂದ್ ಬಿಟ್ಟಿದಿಯಾ.

ಅಲ್ಲ ಮಚ್ಚಾ ಆಹ್ಹ್ ತಿಂಡಿ ಮಾ ತಿಂಡಿ ಮಾಡಿದ್ಯಾ ಅಂದ್ರೆ ತಿಂಡಿ ಮಾಡಿಲ್ಲಾ ಅಂತಿಯ ದುಡ್ ಕೊಡು ಅಂದ್ರೆ ದುಡ್ ಕೊಡಲ್ಲಾ ಅಂತಿಯ.

ಗಿಲಾವ್ ಮಾಡಿದ್ರುನೂ ನೆಟ್ಟಗ್ ಪೈಂಟ್ ಮಾಡಿಲಪ್ಪ. ತು ತು ತು ತು ಅದೇನ್ ಕೊಲೆಜೋ ಏನ್ ಸ್ಕೂಲೋ ಎ_ಸಿ ಮಾತ್ರ ಎಲ್ಲಾ ಮೇಲ್ ಮೇಲ್ ಹಾಕಿಲ್ಲ. ಕೆಳಗೆ ಹಾಕಿದಾರೆ.

ಏನ್ ನನಗೊಂದ ನ್ಯಾಯ ಅವ್ರಗೊಂದ್ ನ್ಯಾಯನ? ನನಗೆ ಅದೆಲ್ಲಾ ಗೊತ್ತಿಲ್ಲ ಸರ್ . ನನಿಗ್ ಇ ಬುಕ್ ಬೇಕೇ ಬೇಕು ಅಷ್ಟೇ.

ಹೋಯಿ ಏನಣ್ಣ ಇಷ್ಟೊಂದ್ ಜನ ಇದಾರೆ?

ಬುಲ್ಡೇನ ನುಣ್ಣ್ ಗೆ ಬೋಳ್ಸಿ ಅಣ್ಣ. ಅವಂದು ಸ್ಟೈಲ್ ಗಿಲ್ ಎಲ್ಲಾ ನಾಳೆ ದಿವಸಾ ಆಹ್ಹ್ ಮಾಡ್ಲೆಬಾರದು.